ಕೆರೆಯಲ್ಲಿ ತಿಳಿ ನೀರು ನಮಗೆ ಕಾಣುತ್ತಿವೆ.

ಇದು ಉರುಲಿಯೋ ಬುಕ್ ಏಜೆನ್ಸಿ ಅಂಗಡಿ ಆಗಿದೆ.

ಚಿತ್ರದಲ್ಲಿ ನಾವು ಬಂದು ಬುಲಿ ಆನೆಯ ವಿಗ್ರಹವನ್ನು ನೋಡಬಹುದು ವಿಗ್ರಹವು --

ಮಳಿಯೂ ಹಣ್ಣುಗಳು ಮತ್ತು ತರಕಾರಿಗಳಿನ್ನು ಮಾರಾಟ ಮಾಡುವಂತೆ ತೋರುತ್ತದೆ.

ಕೊಣೆಯಲ್ಲಿ ಅನೇಕ ಪುಸ್ತಕದ ಕಬೋರ್ಡು ಗಳು ಇವೆ.

ಇನ್ನೊಬ್ಬ ವ್ಯಕ್ತಿ ಬಿಳಿ ಅಂಗಿಯನ್ನು ಧರಿಸಿದ್ದಾನೆ.

ಇಲ್ಲಿ ಹಬ್ಬದ ವಾತಾವರ್ಣವನ್ನು ನಾವು ನೋಡಬಹುದು ಇಲ್ಲಿ ಜನರು ಏನ್ನನೋ ಆಚರಿಸುವುದನ್ನು ಸಹ ನಾವ್ ಇಲ್ಲಿ ನೋಡಬಹುದು ಇಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ.

ಇದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ನಂತಹ ಸ್ಥಳಗಳಲ್ಲಿ ತೆಗೆದ ಚಿತ್ರವೆಂದು ತೋರುತ್ತದೆ.

ಕೆಲವು ಕಾರುಗಳು ರಸ್ತೆಯ ಬದಿಯಲ್ಲಿ ನಿಂತಿವೆ.

ಕೊನೇಯಲ್ಲಿ ವಿಭಜಿಸಿದೂ ವಿನ್ಯಾಸದ ಆರಾಧನೆಗಳನ್ನು ಬಳಸಲಾಗಿದೆ ವಾತಾವರಣವೂ ತುಂಬಾ ಚೆನ್ನಾಗಿದೆ.

ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಬುಟ್ಟಿ ಕಾಣುತ್ತಿದೆ ಮೆಣಸಿನಕಾಯಿ ತಾಜ ವಾಗಿ ಕಾಣುತ್ತಿದೆ.

ಕಟ್ಟಡವು ಅಲಂಕಾರಿತವಾಗಿದೆ ಜನರು ಏನನ್ನೋ ಆಚರಿಸುದ್ದನ್ನು ನಾವು ನೋಡಬಹುದು.

ಇದು ದಿನದ ಸಮಯದಲ್ಲಿ ತೆಗೆದಿರುವ ಚಿತ್ರವಾಗಿದೆ ಮತ್ತು ಇಲ್ಲಿ ನಾವು ಮೂರು ನಾಲ್ಕು ಗಿಡಮರಗಳನ್ನು ಸಹ ನಾವ್ ಇಲ್ಲಿ ನೋಡಬಹುದು.

ಚಿತ್ರವು ಒಂದು ಮೀನಿನ ಮಾರುಕಟ್ಟೆಯಲ್ಲಿ ದೊಡ್ಡ ಶಾರ್ಕ್ ಮೀನನ್ನು ತೋರಿಸುತ್ತದೆ.

ಇದು ಒಳಾಂಗಣ ಪಾರ್ಕಿಂಗ್ ಸ್ಥಳವೆಂದು ತೋರಿಸುತ್ತದೆ.